ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಬಟ್ಟೆ ಅಂಗಡಿ ಆಗಿದೆ.

ಇಲ್ಲಿ ಎರಡು ಬ್ಯಾನರ್ ಗಳನ್ನು ಕಾಣುತ್ತೇವೆ.

ಇಲ್ಲಿ ಅಳ ಹಲವು ತರಹದ ನಳಗಳನ್ನು ಕಾಣುತ್ತೇವೆ.

ಹಾಗು ಇಲ್ಲಿ ಕಲ್ಲು ಬಂಡೆಗಳನ್ನು ಕಾಣುತ್ತೇವೆ.

ಇಲ್ಲಿ ಕರೆಂಟ್ ಲೈನ್ ಗಳನ್ನು ಕಾಣುತ್ತೇವೆ.

ಇಲ್ಲಿ ವಿದ್ಯಾರ್ಥಿಗಳು ಸಾಲಾಗಿ ನಿಂತಿರುದನ್ನು ಕಾಣುತ್ತೇವೆ.

ಇಲ್ಲಿ ಎರಡು ನ್ಯೂಸ್ಪೇಪರ್ ಅನ್ನು ಕಾಣುತ್ತೇವೆ.

ಇಲ್ಲಿ ಸ್ಲಿಪ್ಪರ್ ಗಳನ್ನು ಕಾಣುತ್ತೇವೆ ಇಲ್ಲಿ ಒಂದು ಟಿ_ವಿ ಇದೆ.

ಇಲ್ಲಿ ರಿಂಗ್ ಕ್ಯಾಪ್ ಗಳನ್ನು ಕಾಣುತ್ತೆವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಗ್ಯಾರೇಜ್ ಆಗಿದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇವು ಮೆಣಸಿನ ಅಗೀಗಳಾಗಿವೆ.

ಇಲ್ಲಿ ಒಂದು ಬೈಕ್ ಅನ್ನು ಕಾಣುತ್ತೇವೆ.

ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ಕಾಣುತ್ತೆವೆ.

ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಕಾಣುತ್ತೇವೆ ಬಾಗಿಲ ಒಳಗೆ ಹೂಗಳನ್ನು ಕಾಣುತ್ತೇವೆ ಇಲ್ಲಿ ಗ್ಲಾಸ್ ಗಳನ್ನು ಹಾಕಿದ್ದಾರೆ.

ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಏರ್ಪೋರ್ಟ್ ಆಗಿದೆ.

ಇಲ್ಲಿ ಮಿಕ್ಸಿ ಜಾರ್ ಅನ್ನು ಕಾಣುತ್ತೆವೆ.

ಹೊರಗೆ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಇಲ್ಲಿ ಕೆಬ್ಬಿನ ವಸ್ತುಗಳಿವೆ.

ಇಲ್ಲಿ ಒಬ್ಬ ವ್ಯಕ್ತಿ ಕುಳಿತಿರುವುದ್ದನ್ನು ಕಾಣುತ್ತೆವೆ.